ಅಕ್ಕ ಪಕ್ಕದಲ್ಲಿ ತೆಂಗಿನ ಗಿಡಗಳಿದ್ದಾವೆ ಹಾಗೆ ಮೇಲ್ಗಡೆ ಹೂವಾ ಕೂಡ ಹಾಕಿದ್ದಾರೆ.

ಇಲ್ಲಿ ಬಹಳಷ್ಟು ಬೈಕ್ ಗಳು ಕೂಡ ನಿಂತಿದ್ದಾವೆ ಹಾಗೆ ಸ್ಕೂಟಿ ಕೂಡ ಇದ್ದಾವೆ ಇಲ್ಲಿ.

ಇದು ಒಂದು ಜಿಮ್ಮಿನ ರೂಮ್ ಇದೆ.

ಹಾಗೆ ಈ ಕಡೆ ಒಬ್ಬ ಮನುಷ್ಯ ಕೂಡ ನಿಂತಿದ್ದಾನೆ.

ಲೈಟಿಂಗ್ಸ್ ಕೂಡ ಇದಾವೆ ತುಂಬಾ ಚೆನ್ನಾಗಿ ಕಾಣುತ್ತಾ ಇದೆ.

ಇದು ಒಂದು ದುಹಮ್ ಶಾಪ್ ಇದೆ.

ಅಲ್ಲಿ ಮೇಲ್ಗಡೆ ದೊಡ್ದ್ ದೊಡ್ಡ ಬಾಕ್ಸ್ ಗಳಿದ್ದಾವೆ ನಿರ್ಮಾ ಬಾಕ್ಸ್ ಏರಿಯಾಲ್ ಬಾಕ್ಸ್ ಕೂಡ ಇದ್ದಾವೆ.

ಹಾಗೆ ಇಲ್ಲಿ ಸೋಪು ಗಳ ಇದ್ದಾವೆ ಹಾಗೆ ಇಲ್ಲಿ ಎಣ್ಣೆ ಟಿನ್ ಗಳು ಡಬ್ಬಿಗಳು ಕೂಡ ಇದ್ದಾವೆ.

ಟೇಬಲ್ ಇದ್ದಾವೆ ಎರಡು ಹಾಗು ಬಹಳಷ್ಟು ಚೇರ್ ಗಳಿದ್ದಾವೆ.

ಹಾಗೆಲೇ ಇಲ್ಲಿ ಅ ಬಹಳಷ್ಟು ಜನ ಕುಳಿತುಕೊಂಡು ಎಕ್ಸರ್ಸೈಜ್ ಮಾಡುತಿದ್ದಾರೆ ಹಾಗೆ ಅಲ್ಲಿ ಮತ್ತೊಬ್ಬ ಮನುಷ್ಯ ಕೂಡ ಮಾಡುತ್ತಿದ್ದಾನೆ.

ಇಮ್ ರೂಮ್ ನಲ್ಲಿ ಬಲ್ಬ್ ಕೂಡ ಇದೆ.

ಗೆ ಮತ್ತೊಬ್ಬ ಕೂಡ ಇಲ್ಲಿ ಕೈಯನ್ ಕೈಯನ್ನು ಹಿಡಿದುಕೊಂಡು ಪ್ರಾಕ್ಟೀಸ್ ಮಾಡುತ್ತಿದ್ದಾನೆ.

ಬಂಡೆ ಹೆ ಚಿಕ್ಕ ಚಿಕ್ಕ ಬಂಡೆಗಳ್ ಕೂಡ ಇದ್ದಾವೆ ಆ ಬಂಡೆ ಗುಹೆ ಒಳಗೆ ಇಬ್ಬರು ಜನ ಹೋಗುತ್ತಿದ್ದಾರೆ.

ಹಾಗೇ ಆಕಾಶ ಕೂಡ ಕಾಣುತ್ತಿದೆ ತುಂಬ ಹಚ್ಚ ಹಸಿರು ಚೆನ್ನಾಗಿ ಕಾಣುತ್ತಿದೆ

ಹಾಗೇ ಇಲ್ಲಿ ಸೋಪಾ ಕೂಡಾ ಇದೆ.

ಹಾಗೆ ಮಿರರ್ ಇದೆ ಹಾ ತೆಲ್ಗಡೆ ಬ್ಯಾಟ್ ಕೂಡ ಇದೆ.

ಅಲ್ಲಿ ಶೆಲ್ಫ್ ಗಳಿದ್ದಾವೆ ಶೇಲ್ಫ್ ಗಳಲ್ಲಿ ಬಿಸ್ಕೆಟ್ ಇದ್ದಾವೆ ಪಾರ್ಲೆಜಿ ಮಾರಿಗೋಲ್ಡ್ ಹ್ಯಾಪಿ ಹ್ಯಾಪಿ .

ಹಾಗೆ ಒಳಗಡೆ ಚೇರು ಕೂಡ ಇದೆ.

ಹಾಗೆ ಇಲ್ಲಿ ಗಿಡಗಳು ಕೂಡ ಇದವ್--

ಹಾಗೆ ಇಲ್ಲಿ ಇಲ್ಲಿ ಹೊರಗಡೆ ದೊಡ್ಡ ದೊಡ್ಡ ಗಾದೆಗಳು ಕೂಡ ಇದ್ದಾವೆ.

ಹಾಗೆ ಇಲ್ಲಿ ಒಬ್ಬ ಚೇರು ಚೇರ್ ಬಲ್ಲಿ ಒಬ್ಬ ಮನುಷ್ಯ ನಿಂತಿದ್ದಾನೆ.

ಅಲ್ಲಿ ಟೇಬಲ್ ಮೆಲೆ ಒಬ್ಬ ಮನುಷ್ಯ ನಿಂತಿದ್ದಾನೆ ಹಾಗೆ ಮುಂದುಗಡೆ ಇಬ್ಬರ್ ಕೂಡ ನಿಂತಿದ್ದಾರೆ.

ಹಾಗೆ ಅಲ್ಲಿ ಫ್ಯಾನ್ಗಳಿದ್ದಾವೆ ಲೈಟ್ಸ್ ಕೂಡ ಇದ್ದಾವೆ.

ಹಾಗೆ ಪಕ್ಕದಲ್ಲೇ ಆ ಸಿಸರ್ ಇದೆ ಹಾಗೆ ಪಾಂಡ್ಸ್ ಪೌಡರ್ ಇದೆ ಹಾಗೆ ಅಲ್ಲಿ ಬಹಳಷ್ಟು ಡಬ್ಬಿಗಳು ಕೂಡ ಇದ್ದಾವೆ.

ಹೊರಗಡೆ ಕಾಂಜಿಂದ್ ಹಾಕಿದ್ದಾರೆ ನೋಡಲಿಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತಿದೆ.

ಹಾಗೆ ಪಕ್ಕದಲ್ಲಿ ಒಂದು ಚಿಕ್ಕದಾದ ದುಖಾನ್ ಹಾಕಿದ್ದಾರೆ.

ಬೋರ್ಡ್ ಹಾಕಿದಾರೆ ಯೂಸ್ಡ್ ಡೆಸ್ಕ್ಟಾಪ್ ಲ್ಯಾಪ್ಟಾಪ್ ಅಂಡ್ ನ್ಯೂ ಕಂಪ್ಯೂಟರ್ ಅವೈಲಬಲ್ ಅಂತ ಬರ್ದಾರ.

ಇದು ಒಂದು ಮಾಲ್ ಇದೆ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತಿದೆ ದೊಡ್ಡದು.

ಇಲ್ಲಿ ಲೈಟ್ಸ್ ಗಳು ಕೂಡ ಇದ್ದಾವೆ ಹಾಗೆ ಗೊಂಬೆಗಳಿಗೆ ಬಟ್ಟೆ ಕೂಡ ಹಾಕಿದ್ದಾರೆ.

ಹಾಗೆ ಆ ಬಾಕ್ಸ್ ನಲ್ಲಿ ಡಬ್ಬಿಗಳಿದ್ದಾವೆ ಪ್ಲಾಸ್ಟಿಕ್ದು.